ಅಲ್ಲಿಯ ಸಿಬ್ಬಂಧಿಗಳು ಪೂಜೆಗೆ ಬಂದಿರುವರು ಆಫೀಸನ್ನು ಹೂ ಮತ್ತು ಬಲ್ಲೂನಿಂದ ಸಿಂಗಾರಿಸಲಾಗಿದೆ.

ಮತ್ತು ಬರುವ ಜನರಿಗೆ ಕುರ್ಚಿ ಮತ್ತು ಮೇಜುಗಳನ್ನು ಹಾಕಿದೆ ಆ ಸ್ಥಳದ ಸುತ್ತಲೂ ಗಾಜನ್ನು ಹಾಕಿ ನಿರ್ಮಿಸಲಾಗಿದೆ.

ಅಲ್ಲಿ ಒಬ್ಬ ವ್ಯಕ್ತಿ ಕೈಯಲ್ಲಿ ಸೀಬೆಹಣ್ಣು ಹಿಡಿದು ನಿಂತಿರುವ ದೃಶ್ಯವನ್ನು ಕಾಣಬಹುದು.

ಕ್ಲಾಸ್ ರೂಮಿನಲ್ಲಿ ಲೈಟ್ ಹಾಗೂ ಪ್ಯಾನ್ ಅನ್ನು ಹಾಕಲಾಗಿರುವುದು.

ಜಮೀನಿನ ಪಕ್ಕದಲ್ಲಿ ದೊಡ್ಡದಾದ ರಸ್ತೆ ಮತ್ತು ಬೆಟ್ಟಗುಡ್ಡಗಳು ದೊಡ್ಡದಾದ ಮರಗಳು ಇರುವವು.

ಬಾಗಿಲಲ್ಲಿ ಹಸಿರು ಬಣ್ಣದ ಮ್ಯಾಟ್ ಹಾಕಲಾಗಿದೆ.

ಇದು ಕಾರುಗಳನ್ನು ಸರಿ ಪಡಿಸುವ ವರ್ಕ್ ಶಾಪ್ .

ಈ ಚಿತ್ರದಲ್ಲಿ ಮಾಲ್ ಮತ್ತು ಡಿ ಮಾರ್ಟ್ ಅನ್ನು ಕಾಣಬಹುದು.

ಆ ರೋಡ್ ಮೇಲೆ ಎರಡು ಬೈಕ್ ಗಳು ನಿಂತಿವೆ ಆ ಬೈಕ್ ಮೇಲೆ ಹೆಲ್ಮೆಟ್ ಗಳು ಇವೆ.

ರಸ್ತೆಗೆ ಬಿಳಿ ಬಣ್ಣದ ಮಾರ್ಕ್ ಅನ್ನು ಮಾಡಲಾಗಿದೆ

ಬುಕ್ಸ್ ಗಳನ್ನು ರ್ಯಾಕ್ ಮತ್ತು ನೆಲದ ಮೇಲೆ ಜೋಡಿಸಲಾಗಿದೆ.